ನಾವು ಮೊನ್ನೆ ತಾನೇ ಭಾಗ್ಯ ಅಮ್ಯೂಸ್ಸ್ಮೆಂಟ್ ಪಾರ್ಕ್ ಗೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲಿ ಬಾಳ ತರಹದ ವಾಟರ್ ಗೇಮ್ಸ್ ಇದ್ವು ಮತ್ತೆ ಜೋಕಾಲಿಯಂತೆ ಎಲ್ಲ ಆಟ ಆಡದಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿತ್ತು.

ಬೋಟಿಂಗ್ ಳ್ಳಿ ಹೋಗಿದ್ವಿ ಗೋಕರ್ಣ ಮುರುಡೇಶ್ವರ ಅಲ್ಲಿ ಮಿಡಿಲಿ ಹೋಗ್ತಾ ಇದ್ರೆ ಬಾಳ ಭಯ ಆಗ್ತದೆ. ವಾಟರ್ ವೇವ್ಸ್ ಸೂಪರ್ ಬರ್ತಿತ್ತು. ಎಂಜಾಯ್ಮೆಂಟ್ ಮಾತ್ರ ಚೆನ್ನಾಗಿರ್ತದೆ ಫ್ರೆಂಡ್ಸ್ ರಿಲೇಟಿವ್ಸ್ ಅಂತೆಲ್ಲ ಹೋದರೆ.

ಅವಾಗ ಓಪನ್ ಏರ್ ನಲ್ಲಿ ಹೇಳಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮ್ ಮಮ್ಮಿಯವರೆಲ್ಲ ಹೇಳ್ತಿದ್ರು ಆವಾಗಿನ ಕಾಲದಗೆಲ್ಲ ನಮಗೆ ಹೊರಗೆ ಕೂರಿಸಿಕೊಂಡು ಓಡಿಸ್ತಿದ್ರು. ನಿಮಗಾದ್ರೆ ಈಗ ಬೆಂಚಸ್ ಇದಾವೆ ನಮಗೆ ಆಗ ಬೆಂಚಸ್ ಇರ್ಲಿಲ್ಲ. ಓಪನ್ ಏರ್ ಆಗೇ ಹೊರಗೆ ಎಲ್ಲ ಕೂರಿಸ್ಕೊಂಡು ಹೇಳ್ ಕೊಡ್ತಿದ್ರು.

ಇವಾಗ ನಮ್ಮ್ ಬಳ್ಳಾರಿ ಗುಡ್ಡ ಕೂಡ ನಾವ್ ಎತ್ ಬಂದೀವಿ. ಅಲ್ಲಿ ಆ ಆವಾಗಿನ ಕಾಲದಾಗೆ ಕಲ್ಲಿಂದ ಎಲ್ಲ ಚೆನ್ನಾಗಿ ಮಾಡಿದಾರೆ. ಆ ಏನ್ ದುಷ್ಟರೆಲ್ಲ ಬರಬಾರದು ಅಂತ ಕಲ್ಲಿಂದು ಮನೆ ತರ ಮಾಡಿದ್ದಾರೆ ಚೆನ್ನಾಗಿದೆ.

ನಮ್ಮ್ ಬಳ್ಳಾರಿಯಲ್ಲಿ ಎರಡು ಬಸ್ಸ್ಟ್ಯಾಂಡ್ ಗಳಿವೆ ಹೊಸ ಬಸ್ಸ್ಟ್ಯಾಂಡ್ ಮತ್ತೆ ಹಳೆ ಬಸ್ಸ್ಟ್ಯಾಂಡ್. ಹೊಸ ಬಸ್ಸ್ಟ್ಯಾಂಡ್ ತುಂಬಾ ವೆರೈಟಿಸ್ ಓಫ್ ಬಸ್ ಗಳಿದ್ದಾವೆ ಮತ್ತೆ ಅಂಗಡಿಗಳು ಮಾಡಿದ್ದಾರೆ. ಕ್ವೀನ್ನೆಸ್ ಮೈನ್ಟೈನ್ ಮಾಡಿದ್ದಾರೆ. ಹಳೇದಲ್ಲಾದ್ರೆ ಎಲ್ಲತಲ್ ಬೇಕಾಬಿಟ್ಟಿ ಇದ್ರು ಅದಕ್ಕಂತನೇ ಕ್ಲೀನರ್ ಸ್ ಇಟ್ಟಿದ್ದಾರೆ. ಬಸ್ ಗಳು ನಾವು ಕೂಡ ಮೊನ್ನೆ ಹೋಗಿದ್ವಿ ಊರಿಗೆ.

ನಾವು ದೀಪಾವಳಿನ ತುಂಬಾ ದಿವಸ ಸೆಲೆಬ್ರೇಟ್ ಮಾಡ್ತೀವಿ. ಹೊರಗೆಲ್ಲ ಲೈಟಿಂಗ್ಸ್ ದೀಪಗಳಿಂದ ಅಲಂಕಾರ ಮಾಡೋದು ಹೂವಿನ ಅಲಂಕಾರ ಮಾಡೋದು ಲೈಟಿಂಗ್ಸ್ ಮಾತ್ರ ತುಂಬಾ ಗ್ರಾಂಡ್ ನಮ್ಮನೇಲಿ ಎಲ್ಲರು ಸೆಲೆಬ್ರೇಟ್ ಮಾಡ್ತಾರೆ. ದೀಪಾವಳಿ ಪಟಾಕಿ ಬಿಡ್ತೀವಿ ತುಂಬಾ ಜೋರು ಸೆಲೆಬ್ರೇಟ್ ಮಾಡ್ತೀವಿ ದೀಪಾವಳಿ ಮಾತ್ರ.